ಹ್ಮ್ ಚೆನ್ನಾಗಿತ್ತು ದಿಯ ಮತ್ತೆ . ಹ್ಮ್. ಅದೇ time ಅಲ್ ನೋಡಿದ್ ನಾವೆಲ್ಲ. ಹ್ಮ. ಅದ್ನ theater . ಆ. ಅದೇ theatre ಅಲ್ ನೋಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೋತಿದ್ವಿ ಅಲ್ವಾ ಅದನ್ನ.

Okay ನಿಖಿತಾ bye ನಾಳೆ ಸಿಕ್ತೀನಿ.

ನಾವು ಈಗ ಭಾರತದಲ್ಲಿ ಹಬ್ಬವಾದ ದೀಪಾವಳಿ ಹಬ್ಬದ್ ಬಗ್ಗೆ ಮಾತಾಡ್ತೇನಿ. ಮಾ~ ಮೊದ್ಲಿಗ್ ಬಂದ್ಬಿಟ್ಟು ದೀಪಾವಳಿ ಹಬ್ಬವನ್ನ ನಾವು ಮೂರ್ ದಿನಾ ಆಚರಸ್ತೇವಿ ನಮ್ಮ ಮನೆಯಲ್ಲಿ ನಾವು ನೋಡ್ರಿ ಮೂರ್ ದಿನಾ ಆಚರಸ್ತೇವಿ ಹಬ್ಬನಾ. ಮದ್ಲಿಗ ಬಂದ್ ಬಿಟ್ಟ ಹೀರೆರ ಹಬ್ಬಾ ಅಂತ ಹೇಳಿ ನೀರ ತುಂಬೊ ಹಬ್ಬಾ ಅಂತಾ ಆಚರಸ್ತೇವಿ. ಅದಕ್ಕಾಗಿ preparation ಹಿಂದ್~ ಹಿಂದಿಲ್ ದಿನಾ ಯಾವ್ತರಾ ತಯಾರಿ ಮಾಡ್ಕೊತೆವಿ ಅಂದ್ರ ಆಹ್ ಕಾಯೋವಂತ ನೀರ ಹಂಡೆಯಾಗಿರ್ಬಹುದು ಅಥವಾ ಆಹ್. ಉರುವಲಿಗಿಯಾರ್ಗಿಬಹುದು ಅದ್ನೇಲ್ಲಾನು clean ಮಾಡ್ಕೊಂಡ್ ಅದಕ್ಕೆಲ್ಲಾ ವಿಭೂತಿ ವಿಭೂತಿ ಎಲ್ಲಾ ಪೂಜೆ ಮಾಡಿ ಒಲೆಗೆ ಅದರ ಮೇಲೆ ತ~ ನೀರಿನ ಗುಂಡಿ ಇಟ್ಟು ಅದಕ್ಕೆ ಮಾನಿಂಗನ ಬಳ್ಳಿ ಅಂತ ಸಿಗುತ್ತ ಅದನ್ನ ತಂದ ಬಿಟ್ರೆ ನಾವು ಅದಕ್ಕ ಸುತ್ತಿ ನೀರ ಕಾಸಾಕ ಇಡ್ತೇವ್ರಿ. ಮಾರ್ನೆ ದಿನಾ ನೀರ ಹಚ್ಚಿ ಎಲ್ರೂ ತಲೆ ಸ್ನಾನಾ ಎಣ್ಣಿ ಆಹ್ ಕೊಬ್ರಿ ಎಣ್ಣಿ ಹಾಕಿ ಎಣ್ಣಿ ನೀರ ಹಾಕೊಂಡು ಜಳ್ಕ ಮಾಡ್ತಾರಿ ಎಲ್ಲಾರು ನಮ್ಮ ಕಡಿಗೆ ನಾವ ಅದನ್ನ ನೀರ ತುಂಬೊ ಹಬ್ಬ ಅಂತ ಹೇಳ್ತೀವ್ರಿ. ಅವತ್ತ ಏನ ಮಾಡ್ತೀವ ಅಂದ್ರ. ತೆಲಿಗೆ ತೆಲಿ ಎರ್ಕೊಂಡು ಶಾಂವ್ಗಿ ಪಾಯ್ಸಾ ಮಾಡ್ಕೊಂಡು ಊಟ ಮಾಡ್ತಾರಿ ಅವತ್ತ. ಆದಷ್ಟ ಆತ್ರಿ ಮತ್ತ ಮಾರ್ನೆ ದಿನ ಬಂದ ಬಿಟ್ಟು ಏನು ದೀಪಾವಳಿ ಅಮವಾಸ್ಯೆ ಇರತೆತ್ರಿ. ಅದಕ್ಕ ಏನ್ ಮಾಡ್ತಾರಿ ದೀಪಾವಳಿ ಅಮವಾಸ್ಯೆಗೆ ಹಿಂದಿಲ್ ದಿನಾ ಎಲ್ಲ ತಯಾರಿ ಮಾಡ್ಕೊತೇವ ಅದ್ಕ. ಏನೇನ ಅಡ್ಗಿ ಮಾಡ್ಬೇಕ ಯಾವ ತರ ಲಕ್ಷ್ಮಿಗೆ ಒಳಗ ಮನೀಲಿ ಪೂಜೆ ಮಾಡ್ಬೇಕ ಲಕ್ಷ್ಮೀಗೆ ಅದ್ನೇಲ್ಲಾನು ನೋಡ್ರಿ ನಾವ್ ಏನ್ ಮಾಡ್ತಿವಿ ಹಿಂದಿನ್ ದಿನಾನ ಪೂಜೆಗೆ ready ಮಾಡ್ಕೊತೆವ್ರಿ. ಮಾರ್ನೆ ದಿನ ದೀಪಾವಳಿ ಅಮವಾಸ್ಯೆ ದಿನ ಮಾರ್ನೆ ದಿನ ಮೊದ್ಲಿಗೆ. ಎಲ್ಲಾ cleaning ಎಲ್ಲ ಮಾಡಿ ಇಟ್ಕೊಂಡ ಹಿಂದಿಲ್ ದಿನಾ ಅದರ ಹಿಂದಿಲ್ ದಿನದಿಂದ ಎಲ್ಲಾನು ಸ್ವಚ್ಛ ಮಾಡ್ಕೊಂಡ ಮನಿ ಎಲ್ಲ ಕಲ್ಲ್ ಗಿಲ್ಲು ವರ್ಸಿ ಕಸಾದು ಹೊಡದು ಕಲ್ಲ ಗಿಲ್ಲ ಎಲ್ಲಾ ವರ್ಸಿ ಚಂದಗ ಸ್ವಚ್ಛ ಮಾಡಿ ಇಟ್ಕೊಂಡಿರ್ತೆವ್ರಿ. ಮಾರ್ನೆ ದಿನ ಬೆಳಗ್ಗೆ ಲಘುನ ಎದ್ದ ಎಲ್ಲ ಮನಿ ಕಸಾ ಗುಡ್ಸಿ. ಎಲ್ಲಾ ಕಲ್ಲ ವರ್ಸಿ ಮನಿಗ ಬಾಗಿಲ್ಗೆಲ್ಲಾ ಕಸ ಗುಡ್ಸಿ ಕಲ್ಲ ವರ್ಸಿ ಎಲ್ಲ ರಂಗೋಲಿ ಹಾಕಿ ಚಂದಗ ಮಾಡ್ರಿ ಅದಕ್ಕ ಮನಿಗ ತೋರಣ ಗಿರಣ ಎಲ್ಲಾ ಕಟ್ಟಿ ಮುಂಜೆಲಿಂದ ಸಾಯಂಕಾಲದವರೆಗು ಬರೆ ಅಮವಾಸ್ಯೆಗೆ ಏನೇನ್ ಬೇಕ ಎಲ್ಲಾನು ready ಮಾ~ ಸದ್ದತೆ ಸಿದ್ದತೆ ಮಾಡ್ಕೊತೇವ್ರೀ. ತೋರಣ ಕಟ್ಟೋದಾಗಿರ್ಬೋದ್ರಿ, ಬಾಗಲ್ಗೆ ಟೆಂಗಿನ್ಗರಿ ಕಟ್ಟೋದಾಗಿರ್ಬೋದ್ರಿ, ಮಾವಿನ ತೋರಣ ತರೋದಾಗಿರ್ಬಹುದು, ಬಾಳೆ ಗೊನಿ ತಂದ ಇಡೋದ ಆಗಿರ್ಬಹುದ್ರಿ, ಲಕ್ಷ್ಮೀಗೆ ಬಾಳೆಗಿಡ ತಂದ ಇಡೋದ್ರಿ, ಕಬ್ಬಿನ್ ಗಿಡ ಕಬ್ಬಿನ್ ತೊಗೊಳೊದಾರ್ಗಿರ್ಬೋದ್ರಿ. ಎಲ್ಲಾ ಹಿಂಗೆಲ್ಲಾ ಲಕ್ಷ್ಮೀ ದೇವಿಗೆ ಏನೇನ್ ಬೇಕ ಅಲ್ರೀ ಪೂಜೆಕ ಹಣ್ಣ ತರೋದು, ಉಡಿ ಸಾಮಾನ ತರೋದ್ರಿ, ಸೀರಿ ತರೋದ್ರಿ ಇದ್ನೇಲ್ಲಾನು ಹಿಂದಿಲ್ ದಿನಾನ ತಂದ ಇಟ್ಕೊಂಡ್ರಿ ಸಾಯಂಕಾಲದೊರ್ಗು ಎಲ್ಲಾ ready ಮಾಡ್ಕೊತೇವ್ರಿ ಆಮ್ಯಾಕ್ ಏನ ಮಾಡ್ತೇವ್ರಿ ಸಾಯಂಕಾಲ ಮತ್ತೊಮ್ಮೆ. ಸ್ನಾನಾ ಮಾಡಿ ಅಲ್ಲಿ ಅವತ್ತಿನ್ ದಿನಾ ಏನ್ ಮಾಡ್ತೇವಿ ಉಪವಾಸ ಇರ್ತೆವ್ರಿ. ಹೆಣ್ಣ್ ಮಕ್ಳ ಏನ ಮಾಡ್ತಾರ ಮನಿಯೊಳಗ ಅವತ್ತಿನ ದಿನಾ ಇಡಿ ದಿನಾ ಉಪವಾಸ ಇದ್ದು ಸಂಜೆ ಹೊತ್ತಿಗೆ ಮತ್ತೊಮ್ಮೆ ತೆ~ ಸ್ನಾನ ಮಾಡಿ ಲಕ್ಷ್ಮೀ ದೇವಿಗೆ ಪೂಜೆ ಎಲ್ಲಾ ಮಾಡ್ತಾರಿ ಲಕ್ಷ್ಮೀ ಕುಂದರ್ಸೊದ ಆಗಿರ್ಬಹುದು. ಲಕ್ಷ್ಮೀಗೆ ಬಳೆ ಗಿಳೆ ಹಾಕಿ, ತಾಳಿ, ಕಾಲುಂಗುರ, ಬಳೆ ಹಾಕಿ ಎಲ್ಲ ಚಂದಗೆ ready ಮಾಡಿ ಕಳಸ ನ ಕುಂದರ್ಸಿ ಒಂದ ಬಿಂದಿಗೆಯಲ್ಲಿ ನೀರ ಹಾಕಿ ಅದಕ್ಕ ಒಂದ ಐದ ರೂಪಾಯಿ coin ಆಗಿರ್ಬಹುದು ಎಷ್ಟೋ ರೂಪಾಯಿದ್ ಒಂದು. ಗಟ್ಟಿ ಹಾಕಿ ಆ ನೀರಿನೊಳಗ ಐದೆ ಐದ್ ಎಲೆ ಚಂದಗೆ ಇರೋವಂತಾ ಆಹ್ ತುಂಬು ಇರುವಂತ ಒಂದ್ ಐದ್ ಎಲೆನ ಇಟ್ಟ, ಅದರ ಮೇಲೆ ಒಂದ ಕಾಯಿ ಇಟ್ಟ ಲಕ್ಷ್ಮೀ ದೇವಿನ ಅದ್ರೋಳಗ ಆಹ್ವಾನ ಮಾಡೊ ರೀತಿಯಲ್ಲಿ. ಮತ್ತೆ ಕಳಸ ಕುಂದರ್ಸಿ ಪೂಜೆಗೆ ಸದ್ದ್~ ಮಾಡ್ಕೊ ಸಜ್ಜ ಮಾಡ್ಕೊತೆವ್ರಿ. ಅದ್ನೇಲ್ಲಾ ಪೂಜೆಗೆ ಇಟ್ಟು ಅದನ್ನ ಮತ್ತ ಪೂಜೆಗೆ ಸಂಜೆ ಹೊತ್ತಿಗೆ ಜಳಕ ಮಾಡಿ ನಾವೇನ ಪೂಜೆ ಮಾಡ್ತಿರ್ತೆವಲ್ಲಾ ಅವಾಗ ಆ ಕಳಸನ ಕುಂದರ್ಸಿ ಅಕ್ಕಿಕಾಳ ಹಾಕಿ ಕೆಳಗೆ first ಗೆ. ಅಕ್ಕಿಕಾಳ ಹಾಕಿ ಅದರ ಮೇಲೆ ಅಮ್ಯಾಕ್ ಏನ ಮಾಡ್ತೇವಿ ಕಳಸನ ಕೂಡ್ಸ್ತೇವ್ರಿ. ಆ ಕಳಸದ ಬಿಂದಿಗೆಗೆ ಏನ ಮಾಡ್ತೇವಿ ಮತ್ತೆ ಸೀರಿ ಉಡ್ಸ್ತೇವ್ರಿ. ಸೀರೆ ಉಡ್ಸಿ ಚಂದಗೆ ಅಲಂಕಾರ ಮಾಡ್ತೇವ ನೋಡ್ರಿ. ಅದೆಲ್ಲಾ ಪೂಜಾ ಆದ ಮ್ಯಾಲ ಅದಕ್ಕ ಐದ ಉಡಿ ಇಡ್ತೇವ್ರಿ ಲಕ್ಷ್ಮೀ ದೇವಿಗೆ. ಲಕ್ಷ್ಮೀದೇವಿಗೆ ಆದ್ರ ಅಲ್ಲಿ ಐದ್ ಉಡಿಯೊಳಗ ಎರ್ಡ್ ಎಲಿ, ಅಡಿಕಿ, ಅಕ್ಕಿಕಾಳ್, ಅರ್ಶಿನ್ ಕೊಂಬು, , ಕೊಬರಿ, ಒಂದ ಲಿಂಬೆ ಹಣ್ಣು, ಮತ್ತ ಒಂದ ರೂಪಾಯಿದ ಆಗಿರ್ಬಹುದು ಐದ ರೂಪಾಯಿದ ಆಗಿರ್ಬಹುದು coin ನ ಇಡ್ತಿವ್ರಿ ಅದ್ರಾಗ. ಇಷ್ಟ ಇಟ್ಟ ಐದ ಉಡಿ ಲಕ್ಷ್ಮೀ ದೇವಿದ ಒಂದ್ ಉಡಿ ಆಹ್ ಒಂದ್ ಉಡಿ ಹಿಡಿದ ಐದ್ ಉಡಿನ ಲಕ್ಷ್ಮೀದೇವಿನ ಮುಂದ್ ಇಡ್ತಿವ್ರಿ. ಆಮಂತ್ರ ಲಕ್ಷ್ಮೀದೇವಿಗೆ ಐದ್ ತರದ ಫಲಗಳು ಅಂದ್ರ ಹಣ್ಣಿಂದ್ ಫಲದ ತಟ್ಟೆಯನ್ನ ಇಡ್ತಿವ್ರಿ ಅದರ ನಂತರ ಲಕ್ಷ್ಮೀದೇವಿಗೆ. ಮನೆಯಲ್ಲಿ ಎಡಿಗ ಅಂತ ಹೇಳಿನ ಏನ್ ಮಾಡ್ತೇವಿ ಅಡ್ಗಿ ಮಾಡಿರ್ತೆವಿ ಏನೇನ್ ಮಾಡಿರ್ತೆವ ಅಂದ್ರ ಹೊಳ್ಗಿ ಮಾಡಿರ್ತೆವಿ ಅವತ್ತಿನ್ ದಿನ ಕಡುಬ್ ಮಾಡಿರ್ತೆವಿ, ಹುಗ್ಗಿ ಮಾಡಿರ್ತೆವಿ, , ಸಾಂಬಾರ್, ಪುರಿ, ಬಜಿ. , ಪುರಿ, ಬಜಿ, ಅನ್ನಾ, ಸಾಂಬಾರು, ಹುಗ್ಗಿ ಇದನಿಷ್ಟಲ್ಲ ತುಪ್ಪ, ಹಾಲು, ತುಪ್ಪ ಎಲ್ಲಾ ಹಾಕಿ ಏನ ಮಾಡ್ತೇವಿ ದೇವಿಗೆ ಶಾಂಡಗಿ, ಮೆಣ್ಶಿನ್ ಕಾಯಿ. ಇದ್ನೇಲ್ಲಾ ಕರದ್ರಂತ ಮಾಡಿರುವಂತ ಅಡಿಗೆ ಎಲ್ಲಾನು ಲಕ್ಷ್ಮೀದೇವಿಗೆ ಎಡಿ ಮಾಡ್ತೇವ್ರಿ. ಅದನಂತ್ರ ನಮ್ಮ ಮನ್ಯಾಗೊಂದ ಪದ್ದತಿ ಐತ್ರಿ ಮನೆಯ ಸ್ವಾಮಿಯವ್ರನ ಕರ್ಯೋದ. ಮದ್ಲಿಗೆ ಎಲ್ಲಾ ಕರಿತಿದ್ರ ಇಗುನು ಹಂಗ ಐತ್ರಿ ನಮ್ಮ ಮನ್ಯಾಗ ಏನ . ಸ್ವಾಮಿಯವ್ರನ ಐನಾರ್ನ ಕರ್ದು ಅವರಿಂದ ಕರ್ನಾನ ತುಗೊಂಡು ಮತ್ತ ನಾವ ಏನ ಮಾಡೋದು ಉಪವಾಸ ಬಿಡೋದು. ಅವ್ರಿಗೆ ಏನ ಮಾಡ್ತೇವಿ ಬಿನ್ನಾಯ ತಿರ್ಸಿ ಅವ್ರಿಗೆ ಅದರ ನಂತರ ನಾವ ಕರ್ನಾ ತುಗೊಂಡು ಉಪವಾಸ ಬಿಡ್ತಿವ್ರಿ. ಅವತ್ತಿನ ದಿನಾ ಅಮವಾಸ್ಯೆ ದಿನಾ ಪೂಜೆ ಇಷ್ಟು ನಾವು ಮಾಡ್ಕೊತಿವ್ರಿ. ಹಬ್ಬನಾ ಅವತ್ತಿನ ಸಾಯಂಕಾಲ ದಿನಾ ಮತ್ತೆ ಮನಿ ಮುಂದ ಎಲ್ಲ ದೀಪಗಳನ್ನ ಹಚ್ಚಿ ಚಂದಗೆ ಐದ ಐದ ದೀಪ ಒಂದೊಂದ್ ಕಡೆಗೆ, ಐದೈದ ದೀಪ ಒಂದೊಂದ್ ಕಡೆಗೆ ಹಿಂಗೆಲ್ಲಾ ದೀಪನ ಹಚ್ಚಿ ಏನ್ ಮಾಡ್ತೇವಿ ದೀಪಾವಳಿ ಹಬ್ಬ ಸಂಭ್ರಮ ಮಾಡ್ತೇವಿ. ಆಮ್ಯಾಲ ನಮ್ದು ಕಿರಾಣಿ ಅಂಗಡಿ ಐತ್ರಿ. ಮನಿಯೊಳಗ ಇದ ಆತ್ರಿ ಅಮವಾಸಿ ದಿನ.

ಹ ಚೆನ್ನಾಗಿದ್ದೀನಿ ಅಮ್ಮ ಅಪ್ಪ ಎಲ್ಲಾ ಹೆಂಗಿದಾರೆ?

ಹ ಚೆನ್ನಾಗಿದಾರೆ ಎಲ್ಲರೂ ಚೆನ್ನಾಗಿದಾರೆ.

ಮೊನ್ನೆ match ನೋಡ್ದ? ಹ ಮೊನ್ನೆ ನೋಡ್ದೆ ಚೆನ್ನಾಗಿತ್ತು ನಡೀತು.

ವಿರಾಟ್ ಕೊಹ್ಲಿ century ಹೋಡ್ದ್ನಲ್ಲ ಎಪ್ಪತ್ತೊಂದನೆ century

ಅವತ್ತ್ ನಮ್ಮ hostel ಅಲ್ಲಂತು ತುಂಬಾ ಚೆನ್ನಾಗಿ celebrate ಮಾಡಿದ್ರು .

ಹ ನಮ್ಮ hostel ಅಲ್ಲಿ ಕೇಕ್ ತಂದು

ಅದಕಾರಣ ನಾವು ಚೆನ್ನಾಗ್ celebrate ಮಾಡಿದಿವಿ.

ಹ ನಮ್ಮ hostel ಅಲ್ಲಿ ಇವತ್ತು celebrate ಮಾಡಿದ್ವಿ ಪಟಾಕಿ ಎಲ್ಲಾ ಇಟ್ಟು ದೊಡ್ಡದಾಗಿ grand ಆಗಿ celebrate ಮಾಡಿದ್ವಿ.

ಯಾಕಂದ್ರೆ ಮೂರು ವರ್ಷ ಅದ್ಮೇಲೆ

ಅಂದ್ರೆ ವಿರಾಟ್ ಕೊಹ್ಲಿ ಒಂಥರಾ come back ಆದಂಗೆ

ಹ್ಮ್ ಅದಕ್ಕೆ ದೊಡ್ಡದಾಗಿ celebrate ಮಾಡಿದ್ವಿ. ಬಾದಕರ ವಿಷ್ಯ ಅಂದ್ರೆ ಧೋನಿ ಅವ್ರು ಇರ್ಲಿಲ್ಲ ಅದ್ಕೆ ಒಂದ್ ಸ್ವಲ್ಪ ಬಾದೆ ಇತ್ತು ಹೌದು ಹೌದು ಧೋನಿ ಅವರು retirement ಕೊಟ್ರು

actually ನಾನು ಧೋನಿ fan same ಹೌದು ನಾನು same ಯಾಕಂದ್ರೆ ಧೋನಿಲಿ

ಒಂಥರಾ different character master mind ಅನ್ನೋದು ನಮಗೆ ತುಂಬಾ ಇಷ್ಟ ಆಗಿದೆ.

ಅವರು captaincy ಆಗಿರ್ಬೋದು

yeah ಅವ್ರ captaincy ಅಂತು perfect ಆಗಿರುತ್ತೆ. ಹೌದ್ ಹೌದು ಖಂಡಿತ ಯಾಕಂದ್ರೆ ಅವರು ಎಷ್ಟೇ tough situation ಅಲ್ಲೂ ಕೊಡಿ

ಅದೇಕಾರಣ ಅವ್ರಿಗೆ ತುಂಬಾ ಜಾಸ್ತಿ fans ಅನ್ನೋದು

ಹೌದ್ ಹೌದ್ ನಾನು ಒಬ್ಬ ದೊಡ್ಡ fan

ಯಾಕಂದ್ರೆ ಅವರು last moment ಅಲ್ಲಿ ಈಗ for example ಈಗ three or four runs ಬೇಕಂದ್ರೆ win ಆಗಕ್ಕೆ

balls ಕಮ್ಮಿ ಇದ್ರೂ ಪರ್ವಾಗಿಲ್ಲ

ಅದು ಅದು actual ಒಂದು critical situation ಅದ್ರು ಅವ್ರು cool ಆಗಿ handle ಮಾಡಿ

ಅದಿಕ್ಕೆ ನಾನು ಅವರನ್ನ like ಮಾಡ್ತೀನಿ ಕಂಡಿತ ಕಂಡಿತ ಹೌದು ನಮ್ಮ ಉದಾಹರಣೆ ತಗೊಬೋದು ನಾವು ಈಗ ಮೊನ್ನೆ CSK ಅಲ್ಲಿ ಆಗಿರ್ಬೋದು .

ಅವ್ರು ಐದು ball ಗೆ ಹದಿನಾರು ಹೊಡ್ಡಿರೋದು ನೋಡಿದಿವಿ ನಾವು

ನಾವು ಏನ್ example ಕೊಡ ಅವಶ್ಯಕತೆ ಇಲ್ಲ ಎಲ್ಲರೂ ನೋಡಿದಾರದು.

ಒಂದ್ ಬಾದಕರ ವಿಷ್ಯ ಏನಂದ್ರೆ retirement ಕೊಟ್ರು age ಮುಗಿತು

ಮತ್ತೆ CSKಇದ್ರಲ್ಲಿ ನೋಡ್ತಿವಿ ಅವ್ರುನ್ನ

ಅದು ಮತ್ತೆ captaincy

ತುಂಬಾ ಸಂತೋಷ ವಿಷ್ಯ ಮತ್ತು ಮತ್ತೆ ನೋಡ್ಬೋದು ಅನ್ನೋದು ಒಂದ್ ಇದಾಗಿದೆ . ಹೌದು ಯಾಕಂದ್ರೆ ಅವ್ರು ಅವರು retirement ತಗೊಳ್ಳೇಬೇಕು . ತಗೋಬೇಕು but ನಮ್ಮ ನಾಯಕರು ಈ ತರ ಬೇಗ ಹೊಗಿದಕ್ಕೆ ನಮ್ಮಗೆ ತುಂಬಾನೇ ಇದ್ ಆಯ್ತು . ಹೌದು ನಮ್ಗೆ ತೊಂದ್ರೆ ಆಗುತ್ತೆ ಅದ್ರು ಅವ್ರುಗು ಒಂದ್ life ಇರುತ್ತಲ್ಲಾ ಅವ್ರು ಅದೇ

ನಮ್ಗೋಂತರ ಅದು ಏನೋ ಒಂದು ಗೆಲ್ತಿವಿ ಅನ್ನೋ ಇದ್ ಇರ್ತಿತ್ತು.

ಇವಾಗ hope ಅಷ್ಟೊಂದ್ ಇರ್ಲಿಲ್ಲ ಯಾಕಂದ್ರೆ finisher best finisher ಅಂತಾನೂ ಒಂದ್ name ಬಂದಿದೆ ಅವೃಗೆ .

ಅದಕಾರಣ lastಲ್ಲಿ ಈಗ DK ಸಾಹೇಬ್ರಿದಾರೆ

ಆ ತರ ನಮ್ಗ್ ಒಂದ್ ನಂಬಿಕೆ ಇತ್ತು but ಈಗ ಅದನ್ನ ನಮ್ಮ DK ಸಾಹೇಬ್ರು ತುಂಬುಸ್ತಿದಾರೆ ಏನ್ ತೊಂದರೆ ಇಲ್ಲ ನಮ್ಗೆ.

ಮತ್ತೆ

ವಿರಾಟ್ ಕೊಹ್ಲಿ style ನನಗೆ ಇಷ್ಟ ಆಗುತ್ತೆ ಹೌದು ಖಂಡಿತ ಹೌದು

ಅದು ಒಳ್ಳೆ come back ಆಯಿತು ಅದರಿಂದ ತುಂಬಾನೇ ನಮ್ಗೆ ಒಂದು lion ಹಿಂದುಕ್ಕ್ ಬಂದಂಗೆ ಅದು ಹುಲಿ ಒಂದು .

ಬಿಟ್ಟು ಕೊಟ್ರಲ್ಲ ಅದು ಒಂಥರಾ ನಮ್ಗೆ ಇದಾಗುತ್ತೆ ಈಗ

ಹೌದು ಅವ್ರು captaincy ಬಿಟ್ಟ್ ಕೊಟ್ರು actually indirect ಆಗಿ ಅವ್ರೆ captaincy ಮಾಡ್ದಂಗೆ

correct ಅಲ

ಅವ್ರ captaincy name ಆವೃದ್ ಬರ್ದಿದಿಲ್ಬೋದು ಆದ್ರೆ

ಹೌದ್ ಅವರ್ ಬಂದಿದ್ ತಕ್ಷಣಾನೆ ನೀವೇ ನೋಡ್ತಿರ ಎಲ್ಲಾ

ಹೌದೌದೌದು ಖಂಡಿತ

DKಅವ್ರ್ style ಒಂದ್ ಇಷ್ಟ ಆಗುತ್ತೆ. ಹೌದು ಮತ್ತೆ ಈ middle batsmen so ಈಗ

ಆ ಈ ಹೊಸ ಹೊಸಬ್ರಾಗಿರ್ಬೋದು ಎಲ್ಲಾ ಶ್ರೇಯಸ್ ಅಯ್ಯರ್ ಅವ್ರು

ಶ್ರೇಯಸ್ ಅಯ್ಯರ್ ಈಗ ನಮ್ಮ bowlers ಬಗ್ಗೆ ಮಾತಾಡದ್ ಆದ್ರೆ ಈಗ ನಮ್ಮ ಚಹಲ್ ಕಾಕಾ ಆಗಿರ್ಬೋದು

ಒಳ್ಳೆ come back IPL ಅಲ್ಲಿ ಒಳ್ಳೆ come back ನೋಡಿದಿವಿ ಐದು wicket ತೆಗ್ದ್ರು.

ಒಂದೇ ಇದ್ರಲ್ಲೆ ಐದು wicket ತಗ್ದಿರದು ನೋಡಿದೀವಿ ನಾವು

ಮತ್ತೆ ಇನ್ ಯಾರ ಬಗ್ಗೆ ಅಶ್ವಿನ್ ಅವೃನ್ ನೋಡ್ಬೋದು ಹೌದು ಅಶ್ವಿನ್ ಅವರದು ಪಾಪ ಈಗ ಅಫ್ಘಾನಿಸ್ತಾನ್ match ಆಯ್ತು ಅವಾಗ ಅವೃನ್ನ critics ಮಾಡುದ್ರು ಮಾಡಿದ್ರು ಮತ್ತೆ ಕಪಿಲ್ ದೇವ್ ಅವ್ರು

ಕಪಿಲ್ ದೇವ್ ಅವ್ರು ಈ ವಿರಾಟ್ ಕೊಹ್ಲಿ ಸ್ವಲ್ಪ

retirement ಕೊಡ್ಬೇಕ್ ಅಂತನು ನೋಡದ್ರು.